ಅಲ್ಲೊಂದು ಫಂಕ್ಷನ್ ಹಾಲ್ ಇದೆ ಆ ಫಂಕ್ಷನ್ ಹಾಲ್ ಗಡೆ ಹಲವಾರು ಚೇರು ಗಳಿವೆ.

ಆ ಟೇಬಲ್ ಅನ್ನು ಒಂದು ವಧಿಕೆಯಿಂದ ಮುಚ್ಚಲಾಗಿದೆ ಅಲ್ಲೊಂದು ಸಾಸ್ ನ ಡಬ್ಬಿ ಇದೆ.

ಸ್ಟೇಜ್ ನ ಎದುರುಗಡೆ ಒಂದು ಸಣ್ಣದಾದ ಕುರ್ಚಿ ಇದೆ.

ಹಾಗೆ ಉದ್ದವಾದ ಕಂಬದ ಆಜು ಭಾಜು ಅಲ್ಲಿ ಅ ಗಿಡಗಳನ್ನು ನೆಡಲಾಗಿದೆ.

ಅಲ್ಲೊಂದು ಆಟ ಆಡುವ ಮೈದಾನ ವಿದೆ ಅಲ್ಲಿ ಸ್ವಲ್ಪ ಜನರು ಆಟ ಆಡುತ್ತಿದ್ದಾರೆ.

ಇಲ್ಲಿ ಒಂದು ಜಾತ್ರೆಯ ಮೆರವಣಿಗೆ ಹೋಗುತಿದೆ.